ಮೊಜಿಲ್ಲಾ ಥಂಡರ್ಬರ್ಡ್ ನ ಪರಿಚಯಾತ್ಮಕ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಮೊಜಿಲ್ಲಾ ಥಂಡರ್ಬರ್ಡ್ ನ ಬಗ್ಗೆ ಕಲಿಯಲಿದ್ದೇವೆ ಮತ್ತು ಹೇಗೆ ಥಂಡರ್ ಬರ್ಡ್ ಅನ್ನು ಡೌನ್ ಲೋಡ್ ಇನ್ಸ್ಟಾಲ್ ಮತ್ತು ಲಾಂಚ್ ಮಾಡುವುದೆಂದು ಕಲಿಯಲಿದ್ದೇವೆ
ಇದರೊಂದಿಗೆ ನಾವು ಹೊಸ ಈ ಮೇಲ್ ಅಕೌಂಟ್ ನ ಕನ್ಫಿಗರ್ ಮತ್ತು ಡೌನ್ಲೋಡ್ ಮಾಡಲು ಮೆಸೇಜ್ ಅನ್ನು ಓದಲು ಕಂಪೋಸ್ ಮಾಡಲು ಮತ್ತು ಮೇಲ್ ಅನ್ನು ಕಳುಹಿಸಲು ಹಾಗೂ ಥಂಡರ್ ಬರ್ಡ್ ಅನ್ನು ಲಾಗ್ ಔಟ್ ಮಾಡಲು ಕಲಿಯಲಿದ್ದೇವೆ
ಮೊಜಿಲ್ಲಾ ಥಂಡರ್ ಬರ್ಡ್ ಒಂದು ಸುಲಭವಾದ ಈ ಮೇಲ್ ಗ್ರಾಹಕವಾಗಿದೆ
ಇದೊಂದು ಕ್ರಾಸ್ ಪ್ಲಾಟ್ ಫೋರ್ಮ್ ಸಾಫ್ಟ್ವೇರ್ ಆಗಿದೆ ಅಂದರೆ ವಿವಿಧ ಆಪರೇಟಿಂಗ್ ಸಿಸ್ಟಮ್ ಗಳ ಮೇಲೆ ಇದು ಕೆಲಸ ಮಾಡುತ್ತದೆ
ನಿಮ್ಮ ಬೇರೆ ಮೇಲ್ ಅಕೌಂಟ್ ನಿಂದ ನಿಮ್ಮ ಸ್ಥಳೀಯ ಕಂಪ್ಯೂಟರ್ ಗೆ
ಈ ಮೇಲ್ ಮೆಸೇಜ್ ಗಳನ್ನು ಡೌನ್ಲೋಡ್ ಮಾಡಲು ಅನುವು ಮಾಡಿಕೊಡುತ್ತದೆ
ಇದರೊಂದಿಗೆ ಇದು ಅನೇಕ ಈ ಮೇಲ್ ಅಕೌಂಟ್ ಗಳನ್ನು ನಿಭಾಯಿಸಲು ಅನುವು ಮಾಡಿಕೊಡುತ್ತದೆ
ಥಂಡರ್ ಬರ್ಡ್ ಕೆಲವು ಮುಂದುವರಿದ ವೈಶಿಷ್ಟ್ಯಗಳನ್ನು ಹೊಂದಿದೆ
ಮೇಲ್ ಫೋಲ್ಡರ್ ಹಾಗೂ ಅಡ್ರೆಸ್ ಬುಕ್ ನಂತಹ ಈ ಮೇಲ್ ಡಾಟಾ ಗಳನ್ನು ಜಿಮೇಲ್ ಜೀಮೇಲ್ ಯಹೂ ಯಾಹೂ ಮತ್ತು ಯುಡೋರಾ ಯುಡೋರಾ ಆದಿ ಮೇಲ್ ಅಕೌಂಟ್ ಗಳಿಂದ ತೆಗೆದುಕೊಳ್ಳಬಹುದು
ನೀವು ಪಾಪ್ 3 ಅನ್ನು ಉಪಯೋಗಿಸಿದ್ದಲ್ಲಿ ಎಲ್ಲಾ ಪಾಪ್ 3 ಅಕೌಂಟ್ ಗಳನ್ನು ಥಂಡರ್ ಬರ್ಡ್ ನ ಒಂದು ಇನ್ಬಾಕ್ಸ್ ನಲ್ಲಿ ಕಂಬೈನ್ ಮಾಡಬಹುದು
ದಿನಾಂಕ ಕಳುಹಿಸುವಾತ ಪ್ರಾಶಸ್ತ್ಯ ಅಥವಾ ಕಸ್ಟಮ್ ಲೇಬಲ್ ನಂತಹ ಗುಣಲಕ್ಷಣಗಳಿಂದ ಮೆಸೆಜ್ ಗಳನ್ನು ಗ್ರುಪ್ ಮಾಡಬಹುದು
ಇಲ್ಲಿ ನಾವು ಉಬಂಟು 1204 ರಲ್ಲಿ ಮೊಜಿಲ್ಲಾ ಥಂಡರ್ ಬರ್ಡ್ 1301 ಅನ್ನು ಉಪಯೋಗಿಸುತ್ತಿದ್ದೇವೆ
ನೀವು ಮೊಜಿಲ್ಲಾ ಥಂಡರ್ ಬರ್ಡ್ ಅನ್ನು ಇನ್ಸ್ಟಾಲ್ ಮಾಡದಿದ್ದಲ್ಲಿ ಉಬಂಟು ಸಾಫ್ಟ್ ವೇರ್ ಸೆಂಟರ್ ಅನ್ನು ಉಪಯೋಗಿಸಿ ಇನ್ಸ್ಟಾಲ್ ಮಾಡಬಹುದು
ಉಬಂಟು ಸಾಫ್ಟ್ ವೇರ್ ಸೆಂಟರ್ ನ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ವೆಬ್ ಸೈಟ್ ಅನ್ನು ಗಮನಿಸಿ
ಮೊಜಿಲ್ಲಾ ವೆಬ್ ಸೈಟ್ ನಿಂದಲೂ ಕೂಡ ಥಂಡರ್ ಬರ್ಡ್ ಅನ್ನು ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡಬಹುದು
ಮೊಜಿಲ್ಲಾ ಥಂಡರ್ ಬರ್ಡ್ ತಂತ್ರಾಂಶವು ಮೈಕ್ರೋಸಾಫ್ಟ್ ವಿಂಡೋಸ್ 2000 ಅಥವಾ ನೂತನ ಆವೃತ್ತಿಗಳಾದ ಎಂಎಸ್ ವಿಂಡೋಸ್ ಎಕ್ಸ್ಪಿ ಅಥವಾ ಎಂಎಸ್ ವಿಂಡೋಸ್ 7 ಗಳಿಗೂ ಲಭ್ಯವಿದೆ
ಹೆಚ್ಚಿನ ಮಾಹಿತಿಗಾಗಿ ಮೊಜಿಲ್ಲಾ ವೆಬ್ ಸೈಟ್ ಅನ್ನು ಸಂಪರ್ಕಿಸಿ
ಮೊಜಿಲ್ಲಾ ಥಂಡರ್ ಬರ್ಡ್ ಅನ್ನು ಉಪಯೋಗಿಸಲು ನೀವು ಎರಡು ಈಮೈಲ್ ಅಡ್ರೆಸ್ ಗಳನ್ನು ಹೊಂದಿರಬೇಕು
ನೀವು ಪಾಪ್ 3 ಅಪ್ಶನ್ ನಿಮ್ಮ ಈಮೈಲ್ ಅಕೌಂಟ್ ನಲ್ಲಿ ಕೆಲಸ ಮಾಡುತ್ತದೆಯೇ ಎಂದು ಖಚಿತಮಾಡಿಕೊಳ್ಳಿ
ಹಾಗು ನೀವು ಇಂಟರ್ನೆಟ್ ಗೆ ಕನೆಕ್ಟ್ ಆಗಿದ್ದೀರ ಎಂದು ಪರೀಕ್ಷಿಸಿಕೊಳ್ಳಿ
ಈಗ ಥಂಡರ್ ಬರ್ಡ್ ಅನ್ನು ಲಾಂಚ್ ಮಾಡೋಣ
ಮೊದಲಿಗೆ ನಿಮ್ಮ ಕಂಪ್ಯೂಟರ್ ನ ಡೆಸ್ಕ್ಟಾಪ್ ನ ಮೇಲಿನ ಎಡಬದಿಗಿರುವ ವೃತ್ತಾಕಾರದ ಡಾಶ್ ಹೋಮ್ ಬಟನ್ ಅನ್ನು ಕ್ಲಿಕ್ ಮಾಡಿ
ಸರ್ಚ್ ಬಾಕ್ಸ್ ಕಾಣಿಸುತ್ತದೆ
ಈಗ ಥಂಡರ್ಬರ್ಡ್ ಎಂದು ಟೈಪ್ ಮಾಡಿ
ಥಂಡರ್ ಬರ್ಡ್ ನ ಐಕಾನ್ ಕಾಣಿಸುತ್ತದೆ
ಅಪ್ಲಿಕೇಶನ್ ಅನ್ನು ಓಪನ್ ಮಾಡಲು ಅದರ ಮೇಲೆ ಕ್ಲಿಕ್ ಮಾಡಿ
ಮೇಲ್ ಅಕೌಂಟ್ ಸೆಟಪ್ ಎಂಬ ಡಯಲಾಗ್ ಬಾಕ್ಸ್ ಓಪನ್ ಆಗುತ್ತದೆ
ಮೇಲಿನ ಎಡಬದಿಗಿರುವ ಕೆಂಪು ಬಣ್ಣದ ಕ್ರಾಸ್ ಬಟನ್ ಅನ್ನು ಒತ್ತಿ ಅದನ್ನು ಕ್ಲೋಸ್ ಮಾಡಿ
ಮೊಜಿಲ್ಲಾ ಥಂಡರ್ ಬರ್ಡ್ ಅಪ್ಲಿಕೇಶನ್ ಓಪನ್ ಆಗುತ್ತದೆ
ಮೊದಲಿಗೆ ಮೊಜಿಲ್ಲಾ ಥಂಡರ್ ಬರ್ಡ್ ಇಂಟರ್ಫೇಸ್ ಅನ್ನು ಅಭ್ಯಾಸ ಮಾಡೋಣ
ಮೊಜಿಲ್ಲಾ ಥಂಡರ್ ಬರ್ಡ್ ಇಂಟರ್ಫೇಸ್ ವಿವಿಧ ಆಪ್ಶನ್ ಗಳಿರುವ ಮೈನ್ ಮೆನ್ಯುವನ್ನು ಹೊಂದಿದೆ
ಶಾರ್ಟ್ ಕಟ್ ಐಕಾನ್ ಗಳು ಮೆನು ಬಾರ್ ನಲ್ಲಿರುವ ಮೇನ್ ಮೆನ್ಯುವಿನ ಕೆಳ ಭಾಗದಲ್ಲಿ ಲಭ್ಯವಿರುತ್ತವೆ
ಉದಾಹರಣೆಗಾಗಿ ಗೆಟ್ ಮೇಲ್ ವ್ರೈಟ್ ಮತ್ತು ಅಡ್ರೆಸ್ ಬುಕ್ ನಂತಹ ಶಾರ್ಟ್ ಕಟ್ ಗಳು ಲಭ್ಯವಿರುತ್ತವೆ
ಥಂಡರ್ ಬರ್ಡ್ ಎರಡು ಪೇನಲ್ ಗಳಲ್ಲಿ ವಿಭಾಗಿಸಲ್ಪಟ್ಟಿದೆ
ಎಡ ಪೇನಲ್ ಥಂಡರ್ ಬರ್ಡ್ ಅಕೌಂಟ್ ನಲ್ಲಿರುವ ಫೋಲ್ಡರ್ಗಳನ್ನು ತೋರಿಸುತ್ತದೆ
ಈಗ ನಾವು ಯಾವುದೇ ಮೇಲ್ ಅಕೌಂಟ್ ಅನ್ನು ಕನ್ಫಿಗರ್ ಮಾಡದೇ ಇರುದರಿಂದ ಪೇನಲ್ ಪ್ರದರ್ಶಿತವಾಗುತ್ತಿಲ್ಲ
ಬಲ ಪ್ಯಾನಲ್ ಇಮೇಲ್ ಅಕೌಂಟ್ಸ್ ಅಡ್ವಾನ್ಸ್ಡ್ ಫೀಚರ್ಸ್ ಮುಂತಾದ ಓಪ್ಶನ್ ಗಳನ್ನು ಹೊಂದಿದೆ
ಈ ಟ್ಯುಟೋರಿಯಲ್ ಗಾಗಿ ನಾವು ಈಗಾಗಲೇ ಎರಡು ಈಮೇಲ್ ಅಕೌಂಟ್ ಗಳನ್ನು ರಚಿಸಿದ್ದೇವೆ
ಅವು ಹೀಗಿವೆ ಸ್ಟುಸೆರೋನ್ ಅಟ್ ಜಿಮೇಲ್ ಡಾಟ್ ಸಿಒಎಂ ಸ್ಟುಸರ್ಟ್ವೊ ಅಟ್ ಯಹೂ ಡಾಟ್ ಇನ್ ನೀವು ಈ ಎರಡು ಈ ಮೇಲ್ ಅಕೌಂಟ್ ಗಳನ್ನು ಉಪಯೋಗಿಸಿ
ನಾನು ಈ ಎರಡು ಮೇಲ್ ಅಕೌಂಟ್ ಗಳಲ್ಲಿ ಪಾಪ್ 3 ಆಪ್ಶನ್ ಅನ್ನು ಸಮರ್ಥಗೊಳಿಸಿದ್ದೇನೆ
ನಾನು ಜಿಮೇಲ್ ನಲ್ಲಿ ಪಾಪ್ 3 ಅನ್ನು ಹೇಗೆ ಸಮರ್ಥಗೊಳಿಸಿದೆ
ಮೊದಲಿಗೆ ಜೀಮೇಲ್ ಅಕೌಂಟ್ ಗೆ ಲಾಗ್ ಇನ್ ಆಗೋಣ
ಹೊಸ ಬ್ರೌಸರ್ ಅನ್ನು ಓಪನ್ ಮಾಡಿ ಅಲ್ಲಿರುವ ಅಡ್ರೆಸ್ ಬಾರ್ ನಲ್ಲಿ wwwgmailcom ಎಂದು ಟೈಪ್ ಮಾಡಿ ಈಗ ಸ್ಟುಸೆರೋನ್ ಅಟ್ ಜಿಮೇಲ್ ಡಾಟ್ ಸಿಒಎಂ ಎಂಬ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿ
ಈಗ ಜೀಮೇಲ್ ವಿಂಡೋ ನ ಮೇಲಿಂದ ಬಲಬದಿಗಿರುವ ಸೆಟ್ಟಿಂಗ್ ಐಕಾನ್ ಕ್ಲಿಕ್ ಮಾಡಿ
ನಂತರ ಸೆಟ್ಟಿಂಗ್ಸ್ ಒಪ್ಶನ್ ಮೇಲೆ ಕ್ಲಿಕ್ ಮಾಡಿ
ಈಗ ಸೆಟ್ಟಿಂಗ್ಸ್ ವಿಂಡೋ ಕಾಣಿಸುತ್ತದೆ
ಅಲ್ಲಿ ಫಾರ್ವರ್ಡಿಂಗ್ ಆಂಡ್ popಇಮಾಪ್ ಎಂಬ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿ
ಈಗ ಪಾಪ್ ಡೌನ್ಲೋಡ್ ನಲ್ಲಿ ನಾನು ಎನೇಬಲ್ ಪಾಪ್ ಫೋರ್ ಆಲ್ ಮೇಲ್ ಎಂಬುದನ್ನು ಸೆಲೆಕ್ಟ್ ಮಾಡುತ್ತೇನೆ
ನಂತರ ಸೇವ್ ಚೇಂಜಸ್ ಅನ್ನು ಕ್ಲಿಕ್ ಮಾಡಿ
ಈಗ ಜೀಮೇಲ್ ವಿಂಡೊ ಕಾಣಿಸುತ್ತದೆ
ಪಾಪ್ 3 ಯು ಈಗ ಜೀಮೇಲ್ ನಲ್ಲಿ ಕೆಲಸ ಮಾಡಲು ಸಿದ್ಧವಾಗಿದೆ
ಈಗ ಜೀಮೇಲ್ ಅನ್ನು ಲಾಗ್ ಔಟ್ ಮಾಡಿ ಈ ಬ್ರೌಸರ್ ಅನ್ನು ಕ್ಲೋಸ್ ಮಾಡೋಣ
ಈಗ ಸ್ಟುಸೆರೋನ್ ಅಟ್ ಜಿಮೇಲ್ ಡಾಟ್ ಸಿಒಎಂ ಅಕೌಂಟ್ ಅನ್ನು ಥಂಡರ್ ಬರ್ಡ್ ನಲ್ಲಿ ಕನ್ಫಿಗರ್ ಮಾಡೋಣ
ಜೀಮೇಲ್ ಅಕೌಂಟ್ ಗಳು ತಾವಗಿಯೇ ಥಂಡರ್ ಬರ್ಡ್ ನಿಂದ ಕನ್ಫಿಗರ್ ಆಗುತ್ತವೆ
ಮುಂದಿನ ಟ್ಯುಟೋರಿಯಲ್ ಗಳಲ್ಲಿ ನಾವು ಮ್ಯಾನ್ಯುಯಲ್ ಕಾನ್ಫಿಗರೇಶನ್ಸ್ ಮತ್ತು ಇತರ ಈಮೇಲ್ ಅಕೌಂಟ್ ಗಳ ಬಗ್ಗೆ ತಿಳಿಯೋಣ
ಮೊದಲಿಗೆ ನಿಮ್ಮ ನೆಟ್ ವರ್ಕ್ ಕನಕ್ಷನ್ ಸರಿಯಾಗಿದೆಯೇ ಎಂದು ಪರೀಕ್ಷಿಸಿಕೊಳ್ಳಿ
ಮೇನ್ ಮೆನ್ಯುವಿನಲ್ಲಿ ಎಡಿಟ್ ಮತ್ತು ಪ್ರೆಫರೆನ್ಸಸ್ ಅನ್ನು ಆಯ್ಕೆಮಾಡಿ
ಥಂಡರ್ಬರ್ಡ್ ಪ್ರೆಫರೆನ್ಸಸ್ ಎಂಬ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಅಡ್ವಾನ್ಸ್ಡ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ನೆಟ್ವರ್ಕ್ ಆ್ಯಂಪ್ ಡಿಸ್ಕ್ ಸ್ಪೇಸ್ ಎಂಬ ಟ್ಯಾಬ್ ಆಯ್ಕೆಮಾಡಿ ಮತ್ತು ಸೆಟ್ಟಿಂಗ್ಸ್ ಅನ್ನು ಕ್ಲಿಕ್ ಮಾಡಿ
ಕನೆಕ್ಷನ್ ಸೆಟ್ಟಿಂಗ್ಸ್ ಎಂಬ ಡಯಲಾಗ್ ಬಾಕ್ಸ್ ನಲ್ಲಿ ಉಸೆ ಸಿಸ್ಟಮ್ ಪ್ರಾಕ್ಸಿ ಸೆಟ್ಟಿಂಗ್ಸ್ ಎಂಬ ಓಪ್ಶನ್ ಆಯ್ಕೆ ಮಾಡಿ
ಒಕ್ ಕ್ಲಿಕ್ ಮಾಡಿ ಕ್ಲೋಸ್ ಕ್ಲಿಕ್ ಮಾಡಿ
ಈಗ ಅಕೌಂಟ್ಸ್ ಓಪ್ಶನ್ ಅನ್ನು ಉಪಯೋಗಿಸಿ ಹೊಸ ಅಕೌಂಟ್ ಅನ್ನು ರಚಿಸೋಣ
ಥಂಡರ್ ಬರ್ಡ್ ನ ಬಲ ಪನೆಲ್ ನಿಂದ ಕ್ರಿಯೇಟ್ a ನ್ಯೂ ಅಕೌಂಟ್ ಅನ್ನು ಕ್ಲಿಕ್ ಮಾಡಿ
ಮೇಲ್ ಅಕೌಂಟ್ ಸೆಟಪ್ ಎಂಬ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಸ್ಟುಸೆರೋನ್ ಎಂದು ಹೆಸರು ಟೈಪ್ ಮಾಡಿ
ಸ್ಟುಸೆರೋನ್ ಅಟ್ ಜಿಮೇಲ್ ಡಾಟ್ ಸಿಒಎಂ ಎಂದು ಈಮೇಲ್ ಅಡ್ಡ್ರೆಸ್ ಅನ್ನು ಎಂಟರ್ ಮಾಡಿ
ಮತ್ತು ಜೀಮೇಲ್ ಅಕೌಂಟ್ ನ ಪಾಸ್ ವರ್ಡ್ ಅನ್ನು ಎಂಟರ್ ಮಾಡಿ
ನಂತರ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ
ಥೆ ಮೆಸೇಜ್ ಕಾನ್ಫಿಗರೇಶನ್ ಫೌಂಡ್ ಇನ್ ಮೊಜಿಲ್ಲಾ ಐಎಸ್ಪಿ ಡೇಟಾಬೇಸ್ ಎಂದು ಕಾಣಿಸುತ್ತದೆ
ನಂತರ ಪಾಪ್ 3 ಅನ್ನು ಸೆಲೆಕ್ಟ್ ಮಾಡಿ
ಕೆಲವೊಮ್ಮೆ ಥಂಡರ್ಬರ್ಡ್ ಫೇಲ್ಡ್ ಟಿಒ ಫೈಂಡ್ ಥೆ ಸೆಟ್ಟಿಂಗ್ಸ್ ಎಂದು ಎರರ್ ಮೆಸೇಜ್ ಕಾಣಸಿಗಬಹುದು
ಇದು ಥಂಡರ್ ಬರ್ಡ್ ಸ್ವತಃ ಜೀಮೇಲ್ ಸೆಟ್ಟಿಂಗ್ ಗಳನ್ನು ಕನ್ಫಿಗರ್ ಮಾಡಲು ಸಮರ್ಥವಾಗಿಲ್ಲ ಎಂಬುದನ್ನು ಸೂಚಿಸುತ್ತದೆ
ಇಂತಹ ಸಂದರ್ಭದಲ್ಲಿ ನಾವೇ ಸೆಟ್ಟಿಂಗ್ ಗಳನ್ನು ಕನ್ಫಿಗರ್ ಮಾಡಬೆಕಾಗುತ್ತದೆ
ಈಗ ಮ್ಯಾನ್ಯುಯಲ್ ಕಾನ್ಫಿಗ್ ಎಂಬ ಬಟನ್ ಅನ್ನು ಕ್ಲಿಕ್ ಮಾಡಿ
ಜೀಮೇಲ್ ನ ಕಾನ್ಫಿಗರೇಶನ್ ಸೆಟ್ಟಿಂಗ್ಸ್ ಕಾಣಿಸುತ್ತದೆ
ಆದರೆ ಇಲ್ಲಿ ಥಂಡರ್ ಬರ್ಡ್ ಜೀಮೇಲ್ ಸೆಟ್ಟಿಂಗ್ ಗಳನ್ನು ಸರಿಯಾಗಿ ಕನ್ಫಿಗರ್ ಮಾಡಿರುದರಿಂದ ನಾವು ಅದನ್ನು ಬದಲಾಯಿಸುವ ಅಗತ್ಯವಿಲ್ಲ
ಈಗ ವೀಡಿಯೋವನ್ನು ಪೌಸ್ ಮಾಡಿ ಮತ್ತು ಈ ಸೆಟ್ಟಿಂಗ್ ಗಳನ್ನು ನೋಟ್ ಮಾಡಿಕೊಳ್ಳಿ
ಜೀಮೇಲ್ ಅನ್ನು ಕೈಯಾರೆ ಕನ್ಫಿಗರ್ ಮಾಡಲು ನೀವು ಈ ಸೆಟ್ಟಿಂಗ್ ಗಳನ್ನು ಸಂಬಧಿಸಿದ ಫೀಲ್ಡ್ ಗಳಲ್ಲಿ ಎಂಟರ್ ಮಾಡಬೇಕು
ನಾವು ಸೆಟ್ಟಿಂಗ್ ಗಳನ್ನು ನಮ್ಮ ಕೈಯಾರೆ ಮಾಡುವಾಗ ಕ್ರಿಯೇಟ್ ಅಕೌಂಟ್ ಬಟನ್ ಉಪಯೋಗಕ್ಕೆ ಲಭ್ಯವಿರುತ್ತದೆ
ಈ ಟ್ಯುಟೋರಿಯಲ್ ನಲ್ಲಿ ಥಂಡರ್ ಬರ್ಡ್ ಜೀಮೇಲ್ ಅನ್ನು ಸರಿಯಾಗಿ ಕನ್ಫಿಗರ್ ಮಾಡಿದೆ
ಹಾಗಾಗಿ ಕ್ರಿಯೇಟ್ ಅಕೌಂಟ್ ಅನ್ನು ಕ್ಲಿಕ್ ಮಾಡೋಣ
ಇಂಟರ್ನೆಟ್ ನ ವೇಗವನ್ನು ಅವಲಂಬಿಸಿ ಇದು ಕೆಲವು ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ
ಈಗ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗಿದೆ ಮತ್ತು ಬಲ ಪನೆಲ್ ನಲ್ಲಿ ಕಾಣಿಸುತ್ತದೆ
ಎಡ ಪನೆಲ್ ನಲ್ಲಿ ಇಮೇಲ್ ಇದ್ ಸ್ಟುಸೆರೋನ್ ಅಟ್ ಜಿಮೇಲ್ ಡಾಟ್ ಸಿಒಎಂ ಎಂದು ಕಾಣಿಸುತ್ತಿರುದನ್ನು ಗಮನಿಸಿ
ಜಿಮೇಲ್ ಅಕೌಂಟ್ ಅಡಿಯಲ್ಲಿ ಹಲವಾರು ಮೇಲ್ ಫೋಲ್ಡರ್ಸ್ ಗಳು ಕಾಣಿಸುತ್ತವೆ
ಈಗ ಜಿಮೇಲ್ ಅಕೌಂಟ್ ನ ಎಡ ಪನೆಲ್ ನಲ್ಲಿ ಇನ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಪುನಃ ಗೆಟ್ ಮೇಲ್ ಇಕಾನ್ ಅನ್ನು ಕ್ಲಿಕ್ ಮಾಡಿ
ಥಂಡರ್ಬರ್ಡ್ ವಿಂಡೋ ನ ಕೆಳ ಭಾಗದಲ್ಲಿ ಸ್ಟಾಟಸ್ ಬಾರ್ ಅನ್ನು ಗಮನಿಸಿ
ಅಲ್ಲಿ ಡೌನ್ ಲೋಡ್ ಆಗುತ್ತಿರುವ ಕೆಲ ಮೆಸೇಜ್ ಗಳು ಕಾಣಿಸುತ್ತವೆ
ಸ್ಟುಸೆರೋನ್ ಅಟ್ ಜಿಮೇಲ್ ಡಾಟ್ ಸಿಒಎಂ ನ ಎಲ್ಲ ಈಮೇಲ್ ಮೆಸೇಜ್ ಗಳು ಇನ್ ಬಾಕ್ಸ್ ನಲ್ಲಿ ಡೌನ್ ಲೋಡ್ ಆಗಿವೆ
ಇನ್ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ ಮತ್ತು ಮೆಸೇಜ್ ಅನ್ನು ಸೆಲೆಕ್ಟ್ ಮಾಡಿ
ಮೆಸೇಜ್ ಕೆಳಗಿನ ಪನೆಲ್ ನಲ್ಲಿ ಕಾಣಿಸುತ್ತದೆ
ಮೆಸೇಜ್ ನ ಮೇಲೆ ಎರಡು ಬಾರಿ ಕ್ಲಿಕ್ ಮಾಡೋಣ
ಮೆಸೇಜ್ ಹೊಸ tab ನಲ್ಲಿ ಓಪನ್ ಆಗುತ್ತದೆ
tab ನ ಮೇಲಿಂದ ಬಲಕ್ಕಿರುವ X ಐಕಾನ್ ಕ್ಲಿಕ್ ಮಾಡಿ ಈ tab ಅನ್ನು ಕ್ಲೋಸ್ ಮಾಡೋಣ
ಈಗ ಮೆಸೇಜ್ ಅನ್ನು ಕಂಪೋಸ್ ಮಾಡಿ ಸ್ಟುಸರ್ಟ್ವೊ ಅಟ್ ಯಹೂ ಡಾಟ್ ಇನ್ ಅಕೌಂಟ್ ಗೆ ಕಳುಹಿಸಿ
ಮೇಲ್ ಟೂಲ್ ಬಾರ್ ನಿಂದ ವ್ರೈಟ್ ಅನ್ನು ಕ್ಲಿಕ್ ಮಾಡಿ
ವ್ರೈಟ್ ಡಯಾಲಾಗ್ ಬಾಕ್ಸ್ ಕಾಣಿಸುತ್ತದೆ
ಫ್ರಾಮ್ ಫೀಲ್ಡ್ ನಿಮ್ಮ ಹೆಸರು ಮತ್ತು ಜಿಮೇಲ್ ಇದ್ ಅನ್ನು ತೋರಿಸುತ್ತದೆ
ಟಿಒ ಫೀಲ್ಡ್ ನಲ್ಲಿ ಸ್ಟುಸರ್ಟ್ವೊ ಅಟ್ ಯಹೂ ಡಾಟ್ ಇನ್ ಎಂದು ಎಂಟರ್ ಮಾಡಿ
ಈಗ ಹಿ I ನೌ ಹೇವ್ ಅನ್ ಇಮೇಲ್ ಅಕೌಂಟ್ ಇನ್ ಥಂಡರ್ಬರ್ಡ್
ಎಂದು ಮೇಲ್ ನಲ್ಲಿ ಟೈಪ್ ಮಾಡೋಣ
ಈಗ ಬರೆದ ಟೆಕ್ಸ್ಟ್ ಅನ್ನು ಸೆಲೆಕ್ಟ್ ಮಾಡಿ ಅದರ ಫಾಂಟ್ ಸೈಜ್ ಅನ್ನು ಹೆಚ್ಚಿಸೋಣ
ಈಗ ಲಾರ್ಜರ್ ಫಾಂಟ್ ಸೈಜ್ ಇಕಾನ್ ಅನ್ನು ಕ್ಲಿಕ್ ಮಾಡಿ ಇದು ಫಾಂಟ್ ಸೈಜ್ ಅನ್ನು ಹೆಚ್ಚಿಸುತ್ತದೆ
ಟೆಕ್ಸ್ಟ್ ಬಣ್ಣವನ್ನು ಬದಲಾಯಿಸಲು ಅದನ್ನು ಸೆಲೆಕ್ಟ್ ಮಾಡಿ ಚೂಸ್ ಕಲರ್ ಫೋರ್ ಟೆಕ್ಸ್ಟ್ ಇಕಾನ್ ಅನ್ನು ಕ್ಲಿಕ್ ಮಾಡಿ
ಥೆ ಟೆಕ್ಸ್ಟ್ ಕಲರ್ ಡಯಾಲಾಗ್ ಬಾಕ್ಸ್ ಕಾಣಿಸುತ್ತದೆ
ಅಲ್ಲಿ ರೆಡ್ ಅನ್ನು ಕ್ಲಿಕ್ ಮಾಡಿ ಒಕ್ ಕ್ಲಿಕ್ ಮಾಡಿ
ಟೆಕ್ಸ್ಟ್ ನ ಬಣ್ಣ ಬದಲಾಗಿದೆ
ಈಗ ಸ್ಮೈಲಿ ಅನ್ನು ಹಾಕಲು ಇನ್ಸರ್ಟ್ a ಸ್ಮೈಲಿ ಫೇಸ್ ಐಕಾನ್ ಅನ್ನು ಕ್ಲಿಕ್ ಮಾಡಿ
ಸ್ಮೈಲಿ ಲಿಸ್ಟ್ ನಿಂದ ಸ್ಮೈಲ್ ಅನ್ನು ಕ್ಲಿಕ್ ಮಾಡಿ
ಒಂದು ಸ್ಮೈಲಿ ಹಾಕಲ್ಪಟ್ಟಿದೆ
ನೀವು ನಿಮ್ಮ ಮೇಲ್ ನಲ್ಲಿ ಸ್ಪೆಲ್ ಚೆಕ್ ಅನ್ನು ಕೂಡ ಮಾಡಬಹುದು
ಹೇವ್ ಅನ್ನು ಹೆವೆ ಎಂದು ಬದಲಾಯಿಸೋಣ
ಸ್ಪೆಲ್ಲಿಂಗ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಇಂಗ್ಲಿಷ್ ಉಸ್ ಅನ್ನು ಸೆಲೆಕ್ಟ್ ಮಾಡಿ
ಸ್ಪೆಲ್ಲಿಂಗ್ ತಪ್ಪಾಗಿರುವ ಶಬ್ದವನ್ನು ಹೈಲೇಟ್ ಮಾಡುತ್ತಾ ಚೆಕ್ ಸ್ಪೆಲ್ಲಿಂಗ್ ಡಯಾಲಾಗ್ ಬಾಕ್ಸ್ ಕಾಣಿಸುತ್ತದೆ
ಇದು ಸರಿಯಾದ ಸ್ಪೆಲ್ಲಿಂಗ್ ಅನ್ನು ಕೂಡ ತೋರಿಸುತ್ತದೆ
ರಿಪ್ಲೇಸ್ ಅನ್ನು ಕ್ಲಿಕ್ ಮಾಡಿ
ಎಕ್ಸಿಟ್ ಆಗಲು ಕ್ಲೋಸ್ ಅನ್ನು ಕ್ಲಿಕ್ ಮಾಡಿ
ಮೈನ್ ಮೆನು ನಿಂದ ಸ್ಪೆಲ್ಲಿಂಗ್ ಆಯ್ಕೆಗಳನ್ನು ಪಡೆಯಲು ಎಡಿಟ್ ಮತ್ತು ಪ್ರೆಫರೆನ್ಸಸ್ ಅನ್ನು ಕ್ಲಿಕ್ ಮಾಡಿ
ಪ್ರೆಫರೆನ್ಸಸ್ ಡಯಾಲಾಗ್ ಬಾಕ್ಸ್ ನಲ್ಲಿ ಕಂಪೋಸಿಷನ್ ಅನ್ನು ಕ್ಲಿಕ್ ಮಾಡಿ
ನಂತರ ನಿಮಗೆ ಬೇಕಾದ ಆಪ್ಷನ್ಸ್ ಗಳನ್ನು ಪರೀಕ್ಷಿಸಿ ಕ್ಲೋಸ್ ಅನ್ನು ಕ್ಲಿಕ್ ಮಾಡಿ
ಈಗ ಸೆಂಡ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮೇಲ್ ಅನ್ನು ಕಳುಹಿಸಿ
ಒಂದು ಸಬ್ಜೆಕ್ಟ್ ರಿಮೈಂಡರ್ ಡಯಾಲಾಗ್ ಬಾಕ್ಸ್ ಕಾಣಿಸುತ್ತದೆ
ನಾವು ಮೇಲ್ ನಲ್ಲಿ ಸಬ್ಜೆಕ್ಟ್ ಅನ್ನು ಎಂಟರ್ ಮಾಡದೇ ಇರುವುದರಿಂದ ಇದು ಕಾಣಿಸುತ್ತದೆ
ವಿಷಯವೇ ಇಲ್ಲದೆ ಮೇಲ್ ಕಳುಹಿಸಲು ಸೆಂಡ್ ವಿಥೌಟ್ ಸಬ್ಜೆಕ್ಟ್ ಅನ್ನು ಕ್ಲಿಕ್ ಮಾಡಿ
ಕ್ಯಾನ್ಸಲ್ ಸೆಂಡಿಂಗ್ ಅನ್ನು ಕ್ಲಿಕ್ ಮಾಡಿ
ಈಗ ಸಬ್ಜೆಕ್ಟ್ ಫೀಲ್ಡ್ ನಲ್ಲಿ ಮೈ ಫರ್ಸ್ಟ್ ಇಮೇಲ್ ಫ್ರಾಮ್ ಥಂಡರ್ಬರ್ಡ್ ಎಂದು ಟೈಪ್ ಮಾಡಿ
ಸೆಂಡ್ ಅನ್ನು ಕ್ಲಿಕ್ ಮಾಡಿ
ನಿಮ್ಮ ಇಮೇಲ್ ಕಳುಹಿಸಲ್ಪಟ್ಟಿರುತ್ತದೆ
ಅದನ್ನು ಪರೀಕ್ಷಿಸೋಣ
ನಾವು STUSERTWOyahooin ಅಕೌಂಟ್ ಅನ್ನು ಓಪನ್ ಮಾಡಿ ಇನ್ ಬಾಕ್ಸ್ ಅನ್ನು ಪರೀಕ್ಷಿಸೋಣ
ಯಹೂ ಗೆ ಲಾಗ್ ಇನ್ ಆಗೋಣ
ಯಹೂ ಲಾಗಿನ್ ಪೇಜ್ ನಲ್ಲಿ ಸ್ಟುಸರ್ಟ್ವೊ ಎನ್ನುವ ಯಹೂ ಇದ್ ಮತ್ತು ನಿಮ್ಮ ಪಾಸ್ ವರ್ಡ್ ಅನ್ನು ಎಂಟರ್ ಮಾಡಿ
ಇನ್ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ
ಜಿಮೇಲ್ ಅಕೌಂಟ್ ನಿಂದ ಮೇಲ್ ಬಂದಿರುವುದನ್ನು ಇನ್ ಬಾಕ್ಸ್ ತೋರಿಸುತ್ತದೆ
ಓಪನ್ ಮಾಡಲು ಮೇಲ್ ಅನ್ನು ಕ್ಲಿಕ್ ಮಾಡಿ
ನೀವು ರಿಪ್ಲೈ ಬಟನ್ ಅನ್ನು ಬಳಸಿ ಮೇಲ್ ಗೆ ರಿಪ್ಲೈ ಮಾಡಬಹುದು ಆದರೆ ನಾವಿಲ್ಲಿ ಹೊಸ ಮೇಲ್ ಅನ್ನು ಕಂಪೋಸ್ ಮಾಡೋಣ
ಕಂಪೋಸ್ ಅನ್ನು ಕ್ಲಿಕ್ ಮಾಡೋಣ
ಟಿಒ ಫೀಲ್ಡ್ ನಲ್ಲಿ ಸ್ಟುಸೆರೋನ್ ಅಟ್ ಜಿಮೇಲ್ ಡಾಟ್ ಸಿಒಎಂ ಅಡ್ಡ್ರೆಸ್ ಅನ್ನು ಎಂಟರ್ ಮಾಡೋಣ
ಸಬ್ಜೆಕ್ಟ್ ಫೀಲ್ಡ್ ನಲ್ಲಿ ಕಾಂಗ್ರಾಟ್ಸ್ ಎಂದು ಎಂಟರ್ ಮಾಡಿ
ಮೇಲ್ ನಲ್ಲಿ ಗ್ಲಾಡ್ ಯೂ ಗೋಟ್ a ನ್ಯೂ ಅಕೌಂಟ್ ಎಂದು ಟೈಪ್ ಮಾಡಿ
ಸೆಂಡ್ ಬಟನ್ ಅನ್ನು ಕ್ಲಿಕ್ ಮಾಡಿ ಯಹೂ ಅನ್ನು ಲಾಗ್ ಔಟ್ ಮಾಡಿ
ಈ ಬ್ರೌಸರ್ ಅನ್ನು ಕ್ಲೋಸ್ ಮಾಡೋಣ
ಈಗ ಥಂಡರ್ಬರ್ಡ್ ಅನ್ನು ಪರೀಕ್ಷಿಸೋಣ
ಗೆಟ್ ಮೇಲ್ ಮತ್ತು ಗೆಟ್ ಆಲ್ ನ್ಯೂ ಮೆಸೇಜಸ್ ಅನ್ನು ಕ್ಲಿಕ್ ಮಾಡಿ
ಜಿಮೇಲ್ ಅಕೌಂಟ್ ಇದ್ ಕೆಳಗಿನ ಎಡ ಪನೆಲ್ ನಲ್ಲಿನ ಇನ್ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ
ಯಹೂ ಅಕೌಂಟ್ ನಿಂದ ಕಳುಹಿಸಿದ ಹೊಸ ಮೆಸೇಜ್ ನಿಮಗೆ ಇನ್ ಬಾಕ್ಸ್ ನಲ್ಲಿ ಕಾಣಿಸುತ್ತದೆ
ಮೇಲ್ ನಲ್ಲಿರುವ ವಿಷಯಗಳು ಕೆಳಗಿನ ಪನೆಲ್ ನಲ್ಲಿ ಕಾಣಿಸುತ್ತವೆ
ರಿಪ್ಲೈ ಬಟನ್ ಉಪಯೋಗಿಸಿ ನೀವು ಈ ಮೇಲ್ ಗೆ ರಿಪ್ಲೈ ಮಾಡಬಹುದು
ಥಂಡರ್ಬರ್ಡ್ ಅನ್ನು ಉಪಯೋಗಿಸಿ ನೀವು ಯಶಸ್ವಿಯಾಗಿ ಈಮೇಲ್ ಮೆಸೇಜ್ ಅನ್ನು ಕಳುಹಿಸಿದ್ದೀರಿ ಪಡೆದಿದ್ದೀರಿ ಮತ್ತು ನೋಡಿದ್ದೀರಿ ಕೂಡ
ಥಂಡರ್ಬರ್ಡ್ ಅನ್ನು ಲಾಗ್ ಔಟ್ ಮಾಡಲು ಮೈನ್ ಮೆನು ನಲ್ಲಿ ಫೈಲ್ ಮತ್ತು ಕ್ವಿಟ್ ಅನ್ನು ಕ್ಲಿಕ್ ಮಾಡಿ
ನೀವು ಮೊಜಿಲ್ಲಾ ಥಂಡರ್ಬರ್ಡ್ ನಿಂದ ಎಕ್ಸಿಟ್ ಆಗುವಿರಿ
ಥಂಡರ್ಬರ್ಡ್ ವಿಷಯದ ಟ್ಯೂಟೋರಿಯಲ್ ನ ಕೊನೆಗೆ ಬಂದಿದ್ದೇವೆ
ಈ ಟ್ಯೂಟೋರಿಯಲ್ ನಲ್ಲಿ ನಾವು ಮೊಜಿಲ್ಲಾ ಥಂಡರ್ಬರ್ಡ್ ನ ಬಗ್ಗೆ ಮತ್ತು ಅದನ್ನು ಹೇಗೆ ಡೌನ್ಲೋಡ್ ಇನ್ಸ್ಟಾಲ್ ಮತ್ತು ಲಾಂಚ್ ಮಾಡಬೇಕೆಂದು ತಿಳಿದಿರುತ್ತೇವೆ
ಇದರೊಂದಿಗೆ ನಾವು ಹೊಸ ಮೇಲ್ ಅಕೌಂಟ್ ಅನ್ನು ಕಾನ್ಫಿಗರ್ ಮಾಡುದನ್ನು ಮೇಲ್ ಮೆಸೇಜ್ ಅನ್ನು ಕಂಪೋಸ್ ಮತ್ತು ಸೆಂಡ್ ಮಾಡುವುದನ್ನು ಪಡೆಯುವುದನ್ನು ಮತ್ತು ಓದುವುದನ್ನು ಹಾಗೂ ಥಂಡರ್ಬರ್ಡ್ ಅನ್ನು ಲಾಗ್ ಔಟ್ ಮಾಡುವುದನ್ನು ಕಲಿತಿದ್ದೇವೆ
ನಿಮಗೊಂದು ಅಸೈನ್ಮೆಂಟ್ ಕೊಡುತ್ತೇನೆ
ಮೊಜಿಲ್ಲಾ ಥಂಡರ್ಬರ್ಡ್ ಅಪ್ಲಿಕೇಶನ್ ಅನ್ನು ಡೌನ್ ಲೋಡ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡಿ ಮತ್ತು ಲಾಂಚ್ ಮಾಡಿ
ಥಂಡರ್ಬರ್ಡ್ ನಲ್ಲಿ ಒಂದು ಈಮೇಲ್ ಅಕೌಂಟ್ ಅನ್ನು ಕಾನ್ಫಿಗರ್ ಮಾಡಿ
ಈ ಅಕೌಂಟ್ ಅನ್ನು ಬಳಸಿ ಮೇಲ್ ಗಳನ್ನು ಕಳುಹಿಸಿ ಮತ್ತು ಪುನಃ ಪಡೆಯಿರಿ
ಏನಾಗುತ್ತದೆ ಎಂದು ಗಮನಿಸಿ
ಈ ಕೆಳಗಿನ ಲಿಂಕ್ ಗಳನ್ನು ಬಳಸಿ ವೀಡಿಯೋಗಳನ್ನು ನೋಡಿ
ಸ್ಪೋಕನ್ ಟ್ಯೂಟೋರಿಯಲ್ ಪ್ರೊಜೆಕ್ಟ್ ನ ಸಾರವು ಅಲ್ಲಿ ಲಭ್ಯವಾಗುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಇದನ್ನು ಡೌನ್ ಲೋಡ್ ಮಾಡಿ ನೋಡಿ
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ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
ಈ ಪಾಠವು ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಈ ಯೋಜನೆಯ ಹೆಚ್ಚಿನ ಮಾಹಿತಿಯು ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ದಲ್ಲಿ ಲಭ್ಯ
ಈ ಟ್ಯುಟೋರಿಯಲ್ ನ ಅನುವಾದಕ ಪ್ರಜ್ವಲ್ ಮತ್ತು ಪ್ರವಾಚಕ ಐ
ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು